ಇಬ್ಬರು ಗಂಡು ಮಕ್ಕಳು ಬೈಬಲ್ ಓದುವುದನ್ನು ಗಮನಿಸಬಹುದಾಗಿದೆ ಅನೇಕರು ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ.

ಇದು ಒಂದು ಕಾರ್ಮಿಕರು ಮಾಡುವಂತ ಕೆಲಸವಾಗಿದೆ ಇಲ್ಲಿ ಹಲವಾರು ಕಾರ್ಮಿಕರು ತಮ್ಮ ಕೆಲಸವನ್ನು ಪ್ರತಿದಿನ --

ಸ್ಟೆಪ್ಪನ್ನು ಹೇಳ್ಕೊಡುತ್ತಿದ್ದಾರೆ ಎಲ್ಲರೂ ತುಂಬ ಸಂತೋಷದಿಂದ ಆ ಸ್ಟೆಪ್ಪನ್ನು ಮಾಡುತ್ತಿದ್ದಾರೆ. ಹಿಂದ್ಗಡೆ ಇಬ್ಬರು ಕುಳಿತಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ.

ಬಿಲ್ಡಿಂಗ್ ಮೇಲೆ ಮನೆಗಳ ಬಿಲ್ಡಿಂಗ್ ಮೇಲೆ ಕೂಡ ನಿಂತು ಆ ರಥೋತ್ಸವವನ್ನು ವೀಕ್ಷಿಸುತ್ತಿದ್ದಾರೆ. ಹಲವಾರು ಜನ ಇದರಲ್ಲು ಭಾಗವಹಿಸಿದ್ದಾರೆ.

ತರಕಾರಿ ಹಣ್ಣುಗಳನ್ನು ಮತ್ತು ಲೇಸ್ ಪ್ಯಾಕೆಟ್ ಗಳನ್ನು ಮಾರುವಂತಹ ಸ್ಥಳವಾಗಿದೆ.

ಗಾಡಿಯ ಮೇಲೆ ಮೂಟೆಗಳನ್ನು ಹಾಕುತ್ತಿದ್ದಾರೆ ಎಲ್ಲರೂ ಮಾಸ್ಕ್ ಗಳನ್ನು ಧರಿಸಿಕೊಂಡಿದ್ದಾರೆ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ.

ಇದು ಫೆಡರಲ್ ಬ್ಯಾಂಕ್ ಆಗಿದೆ ನಾವು ಹಣವನ್ನು ಬ್ಯಾಂಕ್ ನ ಖಾತೆಯಲ್ಲಿ ಜಮಾ ಮಾಡಬಹುದಾಗಿದೆ ಬ್ಯಾಂಕ್ ನವರು ಅನೇಕ ಸಾಲಗಳನ್ನು ನೀಡುತ್ತಿದ್ದಾರೆ.

ತುಂಬಾ ಹಚ್ಚ ಹಸಿರಿನಿಂದ ಇರುವಂತಹ ವಾತಾವರಣವನ್ನು ಗಮನಿಸಬಹುದಾಗಿದೆ ಜಾಕೆಟ್ ಅನ್ನು ಕೂಡ ಧರಿಸಿದ್ದಾರೆ.

ಮನೆ ಕಟ್ಟುವುದರಿಂದ ಅಲ್ಲಿ ಒಂದು ಬಿದ್ದಿದೆ ಎಂದು ಗಮನಿಸಬಹುದು ಇಟ್ಟಿಗೆಗಳನ್ನು ಗಮನಿಸಬಹುದು ಸಿಮೆಂಟನ್ನು ಗಮನಿಸಬಹುದು ಒಂದು ಕಲರ್ ಗಳನ್ನು ಹಾಕಿರುವುದನ್ನು ಗಮನಿಸಬಹುದು .